ಲೇಡಿಸ್‌ ಬ್ಯೂಟಿಪಾರ್ಲರ್‌ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಅಟ್ರಾಕ್ಟೀವ್‌ ಆಗಿದೆ ನಮ್ಮ ಕುಳ್ಳಿ ಇಲ್ಲೆ ಕಳಸ್ತಿವಿ ಚೆನ್ನಾಗಿ ಮೆಕಪ್‌ ಮಾಡಿ ಕಳ್ಸಬಿಡ್ರಿ ಅಂತ ಹೆಳ್ತಿವಿ ತುಂಬಾ ಚೆನ್ನಾಗಿ ಕಾಣಬೆಕು ನಮ್‌ ಕುಳ್ಳಿ .

ಕಾರು ಬೈಕು ಟ್ರಾಕ್ಟರಿ ಅದಕ್ಕೆ ಏನಾದರೂ ಮೆಟಿರಿಯಲ್ಸ್‌ ಬೇಕೊ ಅದೆಲ್ಲಾ ಮೆಟಿರಿಯಲ್ಸ್‌ ಸಿಗುತ್ತೆ ಇದರ ಹೆಸರು ಬಂದುಬಿಟ್ಟು ಎಸ್.ಎಸ್.ವಿ.ಕಾರ್‌ ಡೆಕೋರ್ಸ್‌ ಅಂಡ್‌ ಆಟೋಮೊಬೈಲ್ --

ಟ್ರ್ಯಾಕ್ಟರಿ ಕಾರು ರಿಪೇರಿ ಮಾಡುವಾಗ ಬಳಸುವಂತಹ ಎಲ್ಲಾ ವಸ್ತುಗಳು ಇಲ್ಲಿ ಅವೈಲೇಬಲ್‌ ಇದಾವೆ. ತುಂಬಾ ಚೀಪ್ ರೆಂಟ್-ರೇಟಲ್ಲಿ ಸಿಗ್ತಾವೆ. ಚೆನ್ನಾಗಿ ಇದ್ದಾವೆ ನೀವು ಹೋಗಿ‌ ಪರ್--

ಹಪ್ಪಳ ಕೋಡ್ತಾರೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಊಟ ಸವಿಯಾಗೆ. ತುಂಬಾ ಅಂದರೆ ತುಂಬಾ ಟೇಸ್ಟಿ ಯಾಗಿ ಇರುತ್ತೆ. ನೀವ್ ಒಂದ್ ಸರಿ ಹೋಗಿ ಟೇಸ್ಟ್‌ ಮಾಡಿ.